ಹಿಂದುಗಡೆ ಇಬ್ರು ಮೂವರೂ ಸಹ ನಿಂತಿದ್ದಾರೆ. ಮುಂದೆಗಡೆ ಅವನ ಕೋಚು ಸಹ ನಿಂತುಕೊಂಡಿದ್ದಾನೆ. ಇದು ಒಂದು ಜಿಮ್ ನಲ್ಲಿ ತೆಗದುಕೊಂಡ ಪಿಕ್ಚರ್ ಆಗಿದೆ. ಎಲ್ಲಾ ರೀತಿಯಲ್ಲಿ ಚೆನ್ನಾಗಿ ಕಾಣುತ್ತಿದೆ .

ಈ ಈ ಚಿತ್ರವು ಜಿಮ್ ನಲ್ಲಿ ತೆಗೆದುಕೊಂಡಿರುವ ಪಿಕ್ಚರ್ ಆಗಿದೆ. ಇದ್ರಲ್ಲಿ ಬಾಡಿ ತೋರಿಸ್ತಿದ್ಧಾನೆ ಆರು ಸಿಕ್ಸ್ ಪ್ಯಾಕ್ ತೋರಿಸ್ತಿದ್ಧಾನೆ. ಶರ್- ಟೀ-ಶರ್ಟ್ ಅನ್ನು ಮೇಲೆತ್ತಿಕೊಂಡು ಅವನು ತೋರಿಸ್ತಿದ್ಧಾನೆ.